ಡಿಸೆಂಬರ್ ಟ್ವೆಂಟಿ ಫೋರ್ ಬಂತು ಹಬ್ಬ ಮಾಡ್ತಾರ ಇನ್ನೊಂದ್ ಯಾವುದೊ ಫಾದೆರ್ಸ್ ಡೇ ಅಂತ ಅದೊಂದು ಮಾಡ್ತಾರೆ .

ಅಲ್ಲಿಗ್ ಬಿಟ್ಟು ಬೇರೆ ಟೈಮ್ ಎಲ್ಲ ನಾವಲ್ಲಿ ಹೋಗಲ್ಲ ಒಂದು ಪೀಲೂಪ್ ಅಂತ ಬರತಲ್ಲ ಅದಕೊಂಡ್ ಪ್ರತಿಯೊಂದು ಎಲ್ಲರು ಹೋಗ್ತಾರೆ ಅವಾಗ್ ಚೆನ್ನಾಗಿ ನೋಡ್ಕೊಂತಾರೆ .

ಎಲ್ಲ ಆಹ್ಹ್ ಚೆನ್ನಾಗಿ ಮಾಡ್ತಾರಾ ಗ್ಯಾರೆಂಟಿ ನು ಕೊಡ್ತಾರಾ ನಮಗೆ ದುಡ್ಡು ಗ್ಯಾರೆಂಟಿ ಅಂದ್ರೆ ದುಡ್ಡು ಜಾಸ್ತಿ ತಕೊಂತರ ಚೆನ್ನಾಗಿ ಮಾಡ್ತಾರಾ ಬರಾಕ್ ಆಗಿಲ್ಲ ಅಂದ್ರೆ ಅವ್ರೆ ಮನೆಗ್ ಬಂದ್ ಮಾಡಕ್ ಹತಾರ ಫೋನ್ ಮಾಡಿ --

ಅದ್ರಲ್ಲೂ ಒಂದ್ ಎರಡ್ ಮಾತ್ರ ಭಾರಿ ಇಂಪ್ರೂವ್ಮೆಂಟ್ ಇದ್ದದು ಅವಾಗ ಜಾಸ್ತಿ ಜನ ಅಲ್ಲಿಗೆ ಹೋಗೋನು ಟ್ಯಾಬ್ಲೆಟ್ ತಗೊಳ್ಳಕ ಗುಳಿಗೆ ತಗೊಳ್ಳಕ ಏನ್ ಆರಾಮ ಇಲ್ಲ --